ಇದು ಕೂಡ ಟಾಕೀಸ್ ಟಾಕೀಸ್ ಅಲ್ಲಿ ಲೈಟ್ ಲೈಟ್ ಹಾಕಿದ್ದಾರೆ ಮೂವಿ ಹಾಕಿದ್ದಾರೆ ಜನಗಳು ಯಾರು ಇಲ್ಲ --

ಅಲೊಂದ್ ನಾಕ್ ಲೈಟ್ ಹಾಕಿದರೆ ಅಷ್ಟೇ ಜನಗಳು ಯಾರು ಇಲ್ಲ ಮೂವಿ ಯಾವುದು ಹಾಕಿಲ್ಲ.

ಇದು ಡಿ.ಸಿ.ಬಿ ಬ್ಯಾಂಕ್ ಡಿ.ಸಿ.ಬಿ ಬ್ಯಾಂಕ್ ಕೆಳಗಡೆ ಒಬ್ಬ ಅಣ್ಣ ಇದ್ದಾನೆ ಇದು ಜನನಿ ಹಾಸ್ಪಿಟಲ್ ಅಂಡ್ ಫೆಟ್ಟಲ್ ಮೆಡಿಸಿನ್ ಅಂತ ಇದೆ.

ಇಲ್ಲಿ ಒಂದು ಗಿಟಾರ್ ಐತೆ ಅಣ್ಣ ಒಂದು ಕ್ಯಾಮೆರಾ ಹಿಡ್ಕೊಂಡು ಫೋಟೋ ತೆಗಿತಿದ್ದಾನೆ ಮುಂದೆ ಒಬ್ಬನು ನಿಂತ್ಕೊಂಡಿದ್ದಾನೆ ಅವನು ಗಿಟಾರ್ ಇಂದ ಫುಲ್ ಕಲರ್ ಫೋಟೋ ಅವರು ನಿತ್ಕೊಂಡಿದ್ದಾರೆ ಯಾವುದೋ ಹೊಲದ ಹತ್ರ ಏನೋ ತೆಗೆದಿರ ಬೇಕು ಇರಬೇಕು ನೋಡಕ್ಕೆ ತುಂಬಾ ಚೆನ್ನಾಗಿದೆ

ಡಿ_ಸಿ_ಬಿ ಬ್ಯಾಂಕ್ ಅಂತ ಇತೆ ಕೆಳಗಡೆ ಒಂದ್ ನಾಲಕ್ ಬೈಕ್ ನಿಲ್ಸಿದಾರೆ ಇಲ್ಲೊಂದ ಮರ ಇತೆ ಎರಡು ಕಲ್ಲು ಅದವೇ ಕೇಳಿಗೆ ಒಂದು ಮನೆ ಇದ್ದಂಗ ಇತೆ ಒಂದ್ ದೊಡ್ಡಮನೆ

ಫುಲ್ ಬಿಲ್ಡಿಂಗ್ಸ್ ಬರ ಗಿಡಗಳು ಎಲ್ಲಾ ಇವೆ ವೆಹಿಕಲ್ಸ್ ಹೋರಾಡ್ತಾ ಇದೆಲ್ಲಾ ನೋಡುವುದಕ್ಕೆ ಚೆನ್ನಾಗಿದೆ.

ಇದು ಕರ್ನಾಟಕ ಬ್ಯಾಂಕ್ ಇಲ್ಲಿ ಬಂದು ಬೈಕ್ ಹೋಗ್ತಾ ಇದೆ ವ್ಯಾನ್ ಹೋಗ್ತಾ ಇದೆ ಇಲ್ಲೊಂದು ಹೊಸ ಬೈಕ್ ನಿಲ್ಸಿದ್ದಾರೆ ಅಲ್ಲಿ ಮೆಟ್ಟಿಲು ಕೆಳಗಡೆ ಹಬ್ಬ ಇದಾನೆ

ಬೈಕ್ ಎಲ್ಲಾ ನಿಲ್ಸಿ ಎಲ್ಲೋ ಹೋಗಿದ್ದಾರೆ ಏನೋ.

ಇದು ಬ್ಯಾಂಕ ಇದಂಗೈತಿ ಇದು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಕರ್ನಾಟಕದ ಗ್ರಾಮೀಣ ಬ್ಯಾಂಕು .